ಇಲ್ಲಿ ಒಂದು ರಸ್ತೆಯನ್ನು ಕಾಣುತ್ತಿದೆ ಆ ರಸ್ತೆಯ ಮೇಲೆ--

ತಿದ್ದಾರೆ ಅಲ್ಲಿ ತೆಂಗಿನ ಗಿಡಗಳನ್ನು ಕಾಣುತ್ತಿವೆ.

ಸೆಲ್ಫ್ ಸರ್ವಿಸ್ ನೊ ಅಡ್ಮಿಶನ್ ಮತ್ತು ನೊ ನೊ ಶೋಪ್ ಎಂಬ ನೆಮ್ ಪ್ಲೇಟ್ಸ್ ಇವೆ.

ಮತ್ತು ಅಲ್ಲಿ ಒಂದು ಲೋಗೋ ಕೂಡ ಇದೆ.

ಅದು ಕಲ್ಲಿನಿಂದ ಕಟ್ಟಿದ್ದಾರೆ ಮೇಲ್ಗಡೆ ಕೂಡ --

ಇಲ್ಲಿ ಒಂದು ಬೈಕ್ ಶಾಪನ್ನು ಕಾಣುತ್ತಿದೆ ಆ ಬೈಕಿನಲ್ಲಿ--

ಐ_ಡಿ_ಬಿ ಬ್ಯಾಂಕ್ ಅನ್ನು ಕಾಣುತಿದೆ ಅದರ ಮುಂದುಗದೆ ಚಿಡಿಗಲನ್ನು ಕಾಣುತಿವೆ ಆಚೆ ಸೈಡಿನಲ್ಲಿ ಸ್ಕುಟರ್ ಮತ್ತೆ ಎರಡು ಬೈಕ್ ಗಳು--

ಚಿತ್ರದಲ್ಲಿ ಒಂದು ವಾಚ್ ಇದೆ ಹಾಗೂ ಫೋಟೋಸ್ ಗಳನ್ನು ಕಾಣುತ್ತಿವೆ.

ಪ್ರೈಮ್ ಕಾರ್ ಡೈರೆಕ್ಟರ್ಸ್ ಇದೆ ಶಾಪ್ ಇದೆ.

ಮತ್ತು ಅಲ್ಲಿ ವೈರ್ಸ್ ಗಳನ್ನು ಕಾಣುತ್ತಿವೆ.

ಇದು ಒಂದು ಕಿಲೆಯನ್ನು ಕಾಣುತಿದೆ ಆ ಕಿಲೆ--

ಒಬ್ಬ ಹೆಣ್ಣು ಮಗಳು ಕೂಸಿಗೆ ತಗೊಂಡಿದ್ದಾಳೆ ಇನ್ನೊಬ್ಬ ಇಬ್ಬರು ಗಂಡು ಮಕ್ಕಳು ನಡೆಯು ಆ ಕಡೆ ನಡೆಯುತ್ತಿದ್ದಾರೆ.

ಗೋಶಾಲ ಇದೆ ಅದರದಲ್ಲಿ ಅದರಕ್ಕೆ ಒಂದು ಗೇಟ್ ಕೂಡ ವಿದೆ.